ಅಂಗಡಿ ದೋಸ್ತಿ ಸೆಲೆಕ್ಷನ್ ಎಂದು ಬರೆಯಲಾಗಿದೆ ಅದರ ಮುಂದಗಡೆ ಕಾರು ಮತ್ತೆ ಬೈಕುಗಳು ನಿಂತಿವೆ.

ಇದರಲ್ಲಿ ಒಂದು ಕಟ್ಟಡ ಕಾಣುತ್ತಿದೆ ಆ ಕಟ್ಟಡಕ್ಕೆ ಗುಲಾಬಿ ಹಾಗೂ ಕೇಸರಿ ಬಣ್ಣವನ್ನು ಹೊಡೆದಿದ್ದಾರೆ ಆ ಕಟ್ಟಡದ ಎದುರು ಕಾಂಪೌಂಡ್ ಕಟ್ಟಲಾಗಿದೆ ಕಾಂಪೌಂಡ್ ಗೆ ಅರ್ಚನ್ನು ಕಟ್ಟಲಾಗಿದೆ.

ಈ ಚಿತ್ರದಲ್ಲಿ ಡಾಂಬರ್ ರಸ್ತೆ ಹೊಂದಿದೆ ರಸ್ತೆ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಗಿಡಮರಗಳಿಂದ ಪೂರ್ತಿ ಆವೃತಗೊಂಡಿದೆ ಹಾಗೂ ಎದುರುಗಡೆ ಒಂದು ಗೋಳಾಕಾರದ ಆರ್ಚನ್ನು ಕಟ್ಟಲಾಗಿದೆ ಆ ಅರ್ಚನ ಮೇಲೆ ಥಾಂಕ್ ಯು ಎಂದು ಬರೆಯಲಾಗಿದೆ.